ಇದೊಂದು ಸಮುದ್ರದ ಬೀಚ್ ಆಗಿದೆ. ಇದರಲ್ಲಿ ಬಹಳಷ್ಟು ಜನರಿದ್ದಾರೆ. ಹೆಂಗಸರು ಗಂಡಸರು. ಇದೊಂದು ಕ್ಲೀನ್ ಮಾಡಲು ಮಹಿಳೆಯು ಕಾಣುತ್ತಿದ್ದಾಳೆ.

ಇದೊಂದು ತರದ ನೋಡದ ಸುಂದರವಾದ ವಾತಾವರಣ ಬಹಳಷ್ಟು ಮರಳು ಕೂಡ ಮರಳುಗಳನ್ನು ಹೊಂದಿದೆ

ಈಗ ತಾನೇ ನಿರ್ಮಿಸುತ್ತಿರುವ ಕಟ್ಟಡ ಕಟ್ಟಡದಲ್ಲಿ ಕಂಬ ಕಂಬ ಕಂಬಗಳನ್ನು ನಿರ್ಮಿಸಿದ್ದಾರೆ ಮತ್ತೆ ಮೇಲೆ ಸಲಾಕೆಗಳನ್ನು ಮಾಡಿದ್ದಾರೆ. ಮತ್ತು ಮ್ಯಾಲೆ ಸಾಲಪು ಹಲವಾರು ಕಡಿಪಗಳಿವೆ ನಾಲಕೈದು ಗುದ್ದಿವೆ ಒಂದು ಚಣಿಕೆ ಇದೆ ಒಂದು ಕಾದಿ ತುಂಬಲು ಇದೆ.

ಸ್ಟೇಟ್ ಬ್ಯಾಂಕ್ ಆಫ್ ಎಟಿಎಂ ಭಾರತದ ಮೊದಲ ಸಾರ್ವಜನಿಕರಿಂದ ಕುಡಿದ ಮೊದಲ ಎಟಿಎಂ ಆಗಿದೆ.

ಒಂದು ದೊಡ್ಡ ಶಾಪಿಂಗ್ ಮಾರ್ಕೆಟ್ ತರ ಇದೆ ಅಲ್ಲಿ ಹಲವಾರು ರೀತಿಯ ದಿನಸಿಗಳು ಕಂಡು ಬರುತ್ತಿದ್ದೆ ತಿನ್ನಲು ಉತ್ತಮವಾದ ಆರೋಗ್ಯವಿದೆ.

ಒಂದಕ್ಕೆ ಬೆಲೆ ಮೂರು ನೂರಾ ಎಪ್ಪತೈದು ರೂಪಾಯಿ ಇನ್ನೊಂದು ಮೂರೂ ನೂರಾ ಐವತ್ತಯ್ದು ಇನ್ನೊಂದು ಮೂರ್ ನೂರಾ ತೊಂಬರ್ಟ್ಒಂಬತ್ ರೂಪಾಯಿ ಇನ್ನೊಂದ್ ಎರಡ್ನೂರತೊಂಬರ್ಟ್ಒಂಬತ್ ರೂಪಾಯಿ ನೋಡಲು ಸುಂದರವಾದ ವಾತಾವರಣವನ್ನು ನೋಡಬಹುದು ಮತ್ತು ಸ್ವಚ್ಛತೆಯಿಂದ ಕೂಡಿದೆ.